ಇದು ಒಂದು ಪ್ಲೇ ಗ್ರೌಂಡ್ ಇದೆ ಅ-ಅ-ಒಳಾಂಗಣ ಪ್ಲೇ ಗ್ರೌಂಡ್ ಇದೆ ಆ-ಆ-ಒಂದು ಶೆಟ್ಟಲ್ ಕಾಕ್ ಆಡ್ತಾ ಇದಾರೆ ಅಂಡೆ ಇಬ್ರೂ ಆಕಡೇನು ಸಹ ಒಂದು ಪೀರ್ಲ್ಡ್ ಇದೆ.ಅಲ್ಲಿಯೂ ಸಹ ಆಟ ಆಡತಾಯಿದಾರೆ .

ಈದ್ ಒಂದ್ ರೈಲ್ವೆ ಸ್ಟೇಷನ್ ನೋಡಿ. ಅಹ್ ಒಂದು ಸಣ್ಣದಾಗಿದೆ ಒಂದು ರೈಲ್ವೆ ಸ್ಟೇಷನ್ . ಬಟ್ ಯಾವದೇ ರೈಲು ನಿಂತಿಲ್ಲಾ.

ಇದೊಂದ್ ತುರ ಇದೊಂದ್ ದೊಡ್ದು ಒಂದು ರೆಸ್ಟೋರೆಂಟ್ . ಪಾರ್ಕ್ ಯಲ್ಲಾ ಸಹಾ ಕಾಣಸ್ತಾಯಿದೆ ನೋಡಿ. ಪಾರ್ಕ್ ಒಳಗಡೇನೇ ಪಾರ್ಕ್ ಥರನೇ ಮಾಡ್ಬಿಟ್ಟು ಅಲ್ಲಿಯೊಂದು ಟೈ ಟೇಬಲ್ ಟೇಬಲ್ ಸಹಾ ಅರೆಂಜ್ ಮಾಡಿದಾರೆ.

ಕೆಲವೆಲ್ಲಾ ಇಮೇಲ್ ಅಡ್ರೆಸ್ ಸಹ ಬರದಿದ್ದಾರೆ ತುಂಬಾ ಚನ್ನಾಗಿ ಕಾಣಸ್ತಾ ಇದೆ ಫ್ಲವರ್ ರಿಂದು ಒಂದ ಸಲ್ಪ ಡೆಕೋರೇಷನ್ ಸಹ ಕಾಣಸ್ತಿದೆ ಚನ್ನಾಗಿದೆ ಒಟ್ಟ.

ಇಲ್ಲಿ ನಾವು ಏನು ನೋಡುತಿದಿವಿ ಅಂದರೆ ಇಲ್ಲಿ ಅಲವಾರು ಜನ ಮಕ್ಕಳು ವಿದ್ಯಾರ್ಥಿಗಳು ಕೂತು ಪಾಠವನ್ನು ಕೇಳುತಿದ್ದಾರೆ ಮತ್ತು ಇಲ್ಲಿ ಆ ಬರಿ ಆ ಹುಡುಗರು ಆ ಮಕ್ಕಳು ಕೂತಿದ್ದಾರೆ.

ಮತ್ತು ಇಲ್ಲಿ ಯಾವ ಹುಡುಗಿಯರು ಇಲ್ಲ ಇಲ್ಲಿ ಆ ಅವರ ಮೇಷ್ಟ್ರು ಪಾಠವನ್ನು ಹೇಳಿಕೊಡುತ್ತಾರೆ.